ಆ ಇದರಲ್ಲಿ ನಾವು ಜೀರೋ ಅಕೌಂಟ್ ನ ಮೈನ್ಟೈನ್ ಮಾಡಬೋದು. ಪೋಸ್ಟ್ ಆಫೀಸ್ ಬ್ಯಾಂಕ್ ಲ್ಲಿ ವೆರೈಟಿ ವೆರೈಟಿ ಡಿಜಿಟಲ್ ಐಡಿಯಾಸ್ ನ ಯೂಸ್ ಮಾಡ್ಕೊಂಡು ಇಂಡಿಯಾ ದವರು ಫಸ್ಟ್ ಟೈಮ್ ಲಾಂಚ್ ಮಾಡಿರೋವಂತಹ ಪೋಸ್ಟ್ ಆಫೀಸ್ ಬ್ಯಾಂಕ್ ಇದು. ನಾವು ಓ ಈಗ ಸ್ಕೊಲರ್ಶಿಪ್ ಗೆಲ್ಲ ಇದೆ ಅಕೌಂಟ್ ನ ಮಾಡಿಸ್ತಾರೆ ಸ್ಟೂಡೆಂಟ್ಸ್ .

ಹಾ ಈ ಚಿತ್ರದಲ್ಲಿ ನಾವು ಶಾಪಿಂಗ್ ಮಾಲ್ ನೋಡ್ತಿದ್ದೀವಿ. ಈ ಶಾಪಿಂಗ್ ಮಾಲ್ ನಲ್ಲಿ ಬಟ್ಟೆ ಪರ್ಚೆಸ್ ಮಾಡಬಹುದು. ವೆರೈಟಿ ವೆರೈಟಿ ಐಟೆಮ್ಸ ಇರುತ್ತೆ. ಎಲ್ಲದನ್ನು ಪರ್ಚೆಸ್ ಮಾಡಬಹುದು. ಆ ಶಾಪಿಂಗ್ ಮಾಲ್ ನಲ್ಲಿ ನಾವು ಬಟ್ಟೆ ಡಿಸ್ಕೌಂಟ್ ನಲ್ಲಿ ಪರ್ಚೆಸ್ ಮಾಡಬಹುದು ತಗೋಬಹುದು. ಆ ಮ್.

ಆ ದೇವರ ದರ್ಶನ ಮಾಡೋದಕ್ಕೆ ಒಂದು ಪುಣ್ಯ ಅನ್ಕೋಬಹುದು. ಆ ಚಾಮುಂಡಿ ಬೆಟ್ಟದಲ್ಲಿ ನಾನು ತುಂಬಾ ನನ್ ಫ್ರೆಂಡ್ಸ್ ಜತೆ ಎಲ್ಲ ಓಡಾಡಿದ್ದೀನಿ. ನನಗೆ ತುಂಬಾ ಇಷ್ಟವಾದ ಜಾಗ ಅದು.

ಅಲ್ಲಿ ಇಲ್ಲಿ ಕಸ ಬಿಸಾಕೋದು ಅಥವಾ ಪ್ಲಾಸ್ಟಿಕ್ ನ ಬಿಸಾಕೋದು ಆ ಪರಿಸರನ ಹಾನಿ ಮಾಡೋ ಅಂತ ಕೆಲಸಾನ ಮಾಡಕ್ಕೆ ಹೋಗಬಾರದು. ಆ ಸ್ವಚ್ಛತೆಯಿಂದ ನಾವು ಆ ದೇಶನ--

ಆಮೇಲೆ ಈಸಿ ಜರ್ನಿ ಯಾವಾಗ್ ಬೇಕಾದ್ರು ನಾವು ಸಡನ್ ಆಗಿ ಏನಾದ್ರು ಪ್ಲಾನ್ ಮಾಡ್ಕೊಂಡ್ ಹೋಗ್ --

ಜ್ಯೂಸು ಅಂಗಡಿಲಿ ವೆರೈಟಿ ವೆರೈಟಿ ಜ್ಯೂಸುನ ಕುಡೀಬಹುದು ಆಪಲ್ ಜ್ಯೂಸು ಬನಾನಾ ಜ್ಯೂಸು ಮ್ಯಾಂಗೋ ಜ್ಯೂಸು ಪೈನಾಪಲ್ ಚಿಕ್ಕು ವೆರೈಟಿ ಫ್ರೂಟ್ಹ ಣ್ಣು ಹಾಗು--